ಸಣ್ಣ ಮಕ್ಕಳ ಶೂಸ್ ಗಳನ್ನು ಕಾಣುತ್ತಿದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಸಂಗ್ರಹಾಲಯವನ್ನು ಕಂಡು ಬರ್ತಾ ಇದೆ ಮತ್ತು ಸಾಕಷ್ಟು ಜನ ಕೂಡ ಇಲ್ಲಿ ಇದ್ದಾರೆ.

ಮತ್ತು ನೆಟ್ವರ್ಕ ನ ಟವರ್ ಗಳು ಕಂಡು ಬರ್ತೀದ್ದಾವೆ.

ಮತ್ತು ಕೆಳಗಡೆ ಅಂಗಡಿಯ ಶಟ್ರು ಗಳನ್ನು ಕಂಡು ಬರ್ತೀದ್ದಾವೆ.

ದಲ್ಲಿ ತೋರಿಸಿರುವಂತೆ ಇಲ್ಲಿ ನಮ್ಗೆ ಮೂರು ಅಂತಸ್ತಿನ ಬಿಳಿ ಬಣ್ಣದ ಕಛೇರಿಯನ್ನು ಕಂಡು ಬರ್ತಾ ಇದೆ.

ಸಣ್ಣ ಮಕ್ಕಳು ಆಟ ಆಡುವ ವಸ್ತುಗಳು ಕೂಡ ಇಕ್ಕಿದ್ದಾರೆ.

ಮಾತ್ ಅದರ ಮೇಲ್ಗಡೆ ಒಂದು ಬೆಂಗಳೂರು ಹೋಟೆಲ್ ಅಂತ ಬೋರ್ಡ್ ಬರ್ದಿಂದ್ದು ಕಾಣ್ತಾ ಇದೆ.

ಮತ್ತಿಲ್ಲಿ ತರ ತರದ ಕೇಕುಗಳನ್ನು ಮಾರಾಟಕ್ಕೆ ಇದ್ದಿದ್ದಾರೆ.

ಮೇಲುಗಡೆ ಒಂದು ಬಾಲಾಜಿ ಕಲೆಕ್ಷನ್ ಅಂತೂ ಬೋರ್ಡು ಬರದಿಂದು ಕಾಣುತ್ತಿದೆ.

ಹಲವು ಜನರು ಕಟ್ಟಡದ ಕೆಳಗೆ ಕಾಣುತ್ತಾ ಇದ್ದಾರೆ.

ಸಣ್ಣ ಸಣ್ಣ ಕೊಣೆಗಳನ್ನು ಕಂಡು ಬರ್ತಿದ್ದಾವೆ.

ಕೂಡಲು ಕುರ್ಚಿದೆ ನೀರಿನ ಟ್ಯಾಂಕ್ ಇದೆ.

ಮತ್ತು ಕೆಲವು ಮಕ್ಕಳು ಆಟ ಆಡುತ್ತಿದ್ದಾರೆ ಮತ್ತು ಕೆಲವು ಜನರು ರನ್ನಿಂಗ್ ಅನ್ನು ಮಾಡುತ್ತಿದ್ದಾರೆ.

ಮತ್ತು ಹಸಿರು ಬಣ್ಣದ ಒಂದು ನೆಟ್ಟು ಕೂಡ ಕಾಣುತ್ತಿದೆ.

ಮತ್ತು ಜಿಲ್ಲಾ ಪಂಚಾಯತ್ ಅಂತ ಬೋರ್ಡ್ ಬರೆದಿರುವುದು ಕಾಣ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಜನರಲ್ ಸ್ಟೋರ್ ಅನ್ನು ಕಂಡು ಬರ್ತಾ ಇದೆ.

ಮತ್ತು ಅದರ ಮುಂದುಗಡೆ ಡಿ_ಸಿ_ಸಿ ಬ್ಯಾಂಕ್ ಅಂತು ಬೋರ್ಡ್ ಬರ್ದಿಂದ್ ಇದೆ.

ಅವನ ಹಿಂದುಗಡೆ ಒಂದು ಕೂಲರ್ ಕೂಡ ಕಾಣಿಸ್ತಾ ಇದೆ.

ಲೈಟಿನ ವೈರ್ ಗಳು ಕೂಡ ಇದ್ದಾವೆ.

ರಸ್ತೆಯ ಮೇಲೆ ಒಂದು ಬಸ್ಸು ಕೂಡ ಹೋಗುತ್ತಿದೆ ಬಸ್ಸಿನ ಒಳಗಡೆ ಸಾಕಷ್ಟು ಜನರು ಕುಳಿತುಕೊಂಡಿದ್ದಾರೆ.

ಮತ್ತು ಒಂದು ಬಿಳಿ ಬಣ್ಣದ ಕಾರು ಹೋಗುತ್ತಿದೆ.

ಒಂದು ಮಲಗುವ ಪಲಂಗು ಕೂಡ ಇದೆ.

ಸಾಬೂನುಗಳು ಮತ್ತು ಬೂಸ್ಟ್ ಗಳ ಡಬ್ಬಿಗಳು ಕಾಣುತ್ತಿದ್ದಾವೆ.

ಸ್ವಿಚ್ಚ್ ಬೋರ್ಡ್ ಕೂಡ ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇದು ಒಂದು ಹರಬಿ ಮಾರುವ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಇಲ್ಲಿ ತರ ತರದ ಮಷೀನ್ ಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ಮತ್ತು ಪಕ್ಕದಲ್ಲಿ ಒಂದು ಜಾಡೂ ಕೂಡ ಇದೆ.

ಅಂಗಡಿ ಮೇಲುಗಡೆ ಅಂಕಿತ್ ಅಂತು ಬೋರ್ಡು ಬರೆದಿಂದು ಇದೆ.

ಕಪ್ಪು ಬಣ್ಣ ಕೆಂಪು ಬಣ್ಣ ಹಳದಿ ಬಣ್ಣದ ತರತರದ ಸೈಕಲ್ವನ್ನು ಕಾಣುತ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಮನೆಯನ್ನು ಕಾಣ್ತಾ ಇದೆ.

ಇಲ್ಲಿ ಹಳದಿ ಬಣ್ಣದ ಸೋಫಾ ಸೆಟ್ ಮತ್ತು ಕೆ ಕಪ್ಪು ಬಣ್ಣದ ಕುರ್ಚಿಗಳನ್ನು ಕೂಡ ಅಲ್ಲಿ ಇಕ್ಕಿದ್ದಾರೆ.

ಇದರ ಒಳಗಡೆ ಕೂಡ ಸಣ್ಣ ಸಣ್ಣ ಗಿಡಗಳನ್ನು ಇಕ್ಕಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ತೋಟವನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಶಾಲೆಯನ್ನು ಕಾಣ್ತಾ ಇದೆ.

ಮತ್ತು ಸಾಕಷ್ಟು ಜನರು ಮಕ್ಕಳು ಶಾಲೆಯಿಂದ ಹೊರಗೆ ಬರುತಿದ್ದಾರೆ.

ಸಿ_ಸಿ_ಟಿ_ವಿ ಕ್ಯಾಮೆರಾ ಕೂಡ ಇಲ್ಲಿ ಇಕ್ಕಿದಾರೆ.

ಹಲವು ಜನರು ಕಬ್ಬಿಣವನ್ನು ರೆಡಿ ಮಾಡುತ್ತಾಯಿದ್ದಾರೆ.

ಒಂದು ಗಾಡಿಯಲ್ಲಿ ಕುದ್ರೆಗಳನ್ನು ಕಂಡು ಬರ್ತಿದ್ದಾವೆ.

ಮತ್ತು ಅವರ ಮೂರ್ತಿಯ ಮೇಲೆ ಸಾಕಷ್ಟು ಹೂವಿನ ಹಾರನ್ನು ಹಾಕಿದ್ದಾರೆ.

ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಯುತ್ತಾ ಇದೆ.

ಮತ್ತು ಕೆಲವು ಸಣ್ಣ ಮಕ್ಕಳು ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ದಾರೆ.

ಮತ್ತು ಹಚ್ಚು ಹಸಿರಾದ ಹುಲ್ಲು ಕಾಣ್ತಾ ಇದೆ.

ಮತ್ತು ಹದನೈದ್ ರೂಪಾಯಿ ಬರೆದಿಂದು ಕಾಣ್ತಾ ಇದೆ.

ಅಂಗಡಿಯ ಮಾಲಕನ ನಂಬರ್ ಕೂಡ ಕಾಣುತ್ತಿದ್ದೆ.

ತರ ತರದ ಹೂವಿನ ಹಾರಗಳನ್ನು ಕಂಡು ಬರುತ್ತಿದ್ದಾವೆ.